ಇವಾಗ ಅಂತೂ ದುಡ್ಡ್ ದುಡ್ಡ್ ಸಿಟಿ ಗಳಲ್ಲಿ ರೈಲ್ವೆ ಸ್ಟೇಶನ್ ಗಲು ಆಲ್ ಮೋಸ್ಟ ಆಗಿದಾವೆ ನಿಮಗೆಲ್ಲರಿಗೂ ಗೊತ್ತಿರು ಹಾಗೆ.

ನಾವು ಈಗವ ದುಡ್ಡ್ ದುಡ್ಡ್ ಸಿಟಿ ಗಳಿಗೆ ಹೋಗ್ಬೇಕು ಅಂದ್ರೆ ಬಸ್ ಲಿ ಹೋಗೋದಿಕ್ಕಿಂತ ರೈಲ್ ಲ್ಲಿ ಹೋಗೋದ್ರಿಂದ ತುಂಬಾ ಆರಾಮಾಗಿ ಮತ್ತೆ ತುಂಬಾ ಬೇಗ ಹೋಗ್ಬಹುದು.

ಇವಾಗ ಅಂತೂ ತರಕಾರಿ ರೇಟ್ ತುಂಬಾನೇ ಆಗಿದೆ ಹಾಗಂತ ತರಕಾರಿ ತಗೊಳ್ದೆ ಇರೊಕ್ಕು ಆಗೋಲ್ಲ ತರಕಾರಿ ಇಲ್ಲ ಅಂದ್ರೆ ಮನೆಲ್ ಸಾಂಬಾರೆ ಆಗೋದಿಲ್ಲ .

ಅದರಲ್ಲಿ ಈಗ ಟಿವಿ ನಲ್ಲಿ ಮೂವಿ ನೋಡೋದಕ್ಕಿಂತ ಟಾಕೀಸ್ ನಲ್ ನೋಡೋ ಮಾಜಾ ನೇ ಬೇರೆ ಚೆನ್ನಾಗಿ ಇರುತ್ತೆ ಮತ್ತೆ ಈವಗ್ ರೀಸೆಂಟ್ ಆಗಿ ಕಾಂತಾರ ಮೂವಿ ಬಂದಾಗ ಎಲ್ರು ಫ್ಯಾಮಿಲಿ ಸಮೇತ ಹೋಗಿ ಎರಡು ಮೂರೂ ಸಲ ಟಾಕೀಸ್ ಗೆ ಹೋಗಿ ಮೂವಿ ನೋಡ್ಕೊಂಡು ಬಂದಿದ್ದಾರೆ .

ಹಾಗೇನೇ ಈ ರತನ್ ಪ್ರಾವಿಜನ್ ಸ್ಟೋರ್ ಕೂಡ ತುಂಬಾ ಫೇಮಸ್ ಪ್ರಾವಿಜನ್ ಸ್ಟೋರ್ ಆಗಿದೆ ಹಾಗೆ ನಮ್ ಊರ್ನಲ್ ಕೂಡ ಒಂದ್ ಪ್ರಾವಿಜನ್ ಸ್ಟೋರ್ಸ್ ಇದ್ದು ನಾವು ವಾರಕ್ಕೆ ಒಂದ್ ಸಲ ಹೋಗಿ ಎಲ್ಲ ಐಟಮ್ಸ್ ಗಳನ್ನ ತಗೊಂಡು ಬರ್ತೀವಿ.

ನಮ್ ಊರಲ್ ಕೂಡ ಒಂದ್ ಕೆರೆ ಇದೆ ಕೆರೆ ಇಂದ ತುಂಬಾನೇ ಉಸಸ್ ಇದೆ .

ತೋಟ ಗದ್ದೆಗಳಿಗೆಲ್ಲ ಕೆರೆಯಿಂದ ನೀರ್ ತಗೊಂಡು ಹೋಗಿದ್ದರೆ ಮತ್ತೆ ಕೆರೆ ತುಂಬಾ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಗಿಯಿದೆ ಕೆರೆಯಲ್ಲಿ ಕಮಲದ ಹೂವು ಬಾತು ಕೋಳಿ ಎಲ್ಲ ಇರುತ್ತೆ ಉಮ್ಮ್ಮ್ ಕೆರೆಗಳಿಗೆ ಮಿನ್ ಗಳನ್ನ ಕೂಡ ತಗೊಂಡು ಹೋಗಿ ಬಿಟ್ಟಿದೀವಿ ಅವು ಈಗವ ದೊಡ್ಡ್ ದೂಡ್ಡಕ್ಕೆ ಆಗಿದಾವೆ.

ಅದರಲ್ಲೂ ಒಂದ್ ಮದುವೆ ಮನೆಗೆ ಹೋಗ್ಬೇಕು ಫಂಕ್ಷನಿಗ್ ಹೋಗ್ಬೇಕು ಅಂದ್ರೆ ಎಲ್ಲರಿಗು ನಾವ್ ಎಲ್ಲರಿ ಗಿಂತ ಚೆನ್ನಾಗ್ ಕಾಣಬೇಕು ಒಂದ್ ಆಸೆ ಇರುತ್ತೆ ಎಲ್ಲರಿಗಿಂತ ಚೆನ್ನಾಗ್ ಕಾಣಬೇಕು ಅಂದ್ರೆ ತುಂಬಾ ಚೆನ್ನಾಗ್ ರೆಡಿ ಆಗಿ ಹೋಗ್ಬೇಕು ಹಾಗಾಗಿ ಬಾಯ್ಸ್ ಗಳು ಕೂಡ ಸೆಲೂನ್ ಗಳಿಗೆ ಹೋಗೋದು ಫೇಸ್ ಪ್ಯಾಕ್ ಹಾಕ್ಸ್ಕೊಳೋದು ಇದೆಲ್ಲ ಕಾಮನ್ ಆಗಿದೆ.

ಅದರಲ್ಲೂ ನನಿಗಂತೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ನೇ ಇಷ್ಟ ಅದರಲ್ಲೂ ಇವಾಗ ರೋಡ್ ಸೆಡ್ ಗಾಡಿಗಳಲೆಲ್ಲ ಇಟ್ಟ್ಕೊಂಡು ಇರೋ ಅಂತ ಐಸ್ ಕ್ರೀಮ್ ಪಾರ್ಲರ್ ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋದರಲ್ಲಿ ಇರೋ ಮಾಜಾ ನೇ ಬೇರೆ ನಮಗೆ ಯಾವ ರೀತಿ ಐಸ್ ಕ್ರೀಮ್ ಬೇಕು ಎಲ್ಲ ಸಿಗುತ್ತೆ.

ಇವಾಗಂತೂ ಅಲ್ಮೋಷ್ಟು ನಮ್ಮ ಮಲೆನಾಡ್ ನಲ್ಲಿ ಎಲ್ಲಾರ್ ಮನೆಗಳಲ್ಲು ತೆಂಗಿನ್ ಮರನ ಬೆಳೆಸಿರ್ತ್ತಾರೆ ತೋಟದಲ್ ಆಗಿರ್ಬಹುದು ಮನೆಲ್ ಆಗಿರ್ಬಹುದು ರೋಡ್ ಸೈಡ್ ಆಗಿರ್ಬಹುದು ತೆಂಗಿನ್ ಮರಗಳನ್ ಬೆಳಸ್ಕೊಂಡಿರ್ತಾರೆ .

ಇವಾಗಂತೂ ಎಲ್ಲ ಕಡೆ ಬ್ರಿಡ್ಜ್ ವೆವಸ್ಥೆಗಳು ಇದಾವೆ ಅದರಲ್ಲೂ ಕೆಲವೊಂದು ವೆಹಿಕಲ್ ಜಾಲಿಸ್ತಾಇದೆ ಅಂದ್ರೆ ಬ್ರಿಡ್ಜ್ ಇದ್ದೆ ಇರುತ್ತೆ ನಮ್ ಬಾಳ್ಗರಲ್ ಕೂಡ ಒಂದ್ ಬ್ರಿಡ್ಜ್ ಇದೆ ಮಳೆಗಾಲದ ಟೈಮ್ ನಲ್ಲಿ ಬ್ರಿಡ್ಜ್ ಮೇಲೆ ಎಲ್ಲ ನೀರ್ ಬಂದು ನಾವೆಲ್ಲ ಹೋಗೋದೇ ಹೋಗೋದಿಕ್ಕೆ ತುಂಬಾ ನೇ ಪ್ರಾಬ್ಲಮ್ ಆಗತ್ತೆ.

ಆ ಸಿಟಿ ನಲ್ಲೂ ಕೂಡ ಒಂದು ಪಬ್ಲಿಕ್ ರೈಬ್ ಲೈಬ್ರರಿ ಕೂಡ ಇದೆ ಅಲ್ಲೂ ಕೂಡ ನಮ್ಗೆ ಬೇಕಾಗಿರೊ ಬುಕ್ಸ್ ಎಲ್ಲಾ ಸಿಗತ್ತೆ.